ಇದೊಂದು ಬೈಕ್ ಶೋರೂಮ್ ಆಗಿದ್ದು ಬೈಕ್ ಶೋರೂಮಿನ ಹೆಸರು ಹೊಂಡ ಇದು ಹಣವಿದ್ದವರ ಅ ಮನವನ್ನು ಆಕರ್ಷಿಸುತ್ತದೆ ಹಾಗು ನೋಡಲು ತುಂಬಾ ಸುಂದರಮಯಕರವಾಗಿರುತ್ತದೆ.

ಹೊ-ಹೊಂಡಾ ಬೈಕ್ ಯಲ್ಲರ ಮನೆಯ ಮಾ ಅಂಗಳದಲ್ಲಿಯೂ ಸಹ ಇರುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಹೊಂಡ ಎನ್ನುವ ಬೈಕ್ ಅನ್ನು ಕೊಂಡುಕೊಳ್ಳು--

ಹಾಗು ಆ ದೇವರ ಭಾವ ಚಿತ್ ಆ ದೇವರ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸುತ್ತ ತಮ್ಮಲ್-ತಮ್ಮ-ತಮ್ಮಲ್ಲಿನ ಕನಸುಗಳನ್ನು ಈಡೇರಿಸು ತಂದೆ ಅಂತ ಬೇಡಿಕೊಳ್ಳುತ್ತಿರಬಹುದು ಎನ್ನಬಹುದು ಎರೆಡು ದೇವರುಗಳು ಇವೆ.

ತುಂಬಾ ಒಂದು ಡಿಫ್ರೆಂಟಾಗಿರ್ತಕ್ಕಂತ ಒಂದು ಕಟ್ಟಡ ಗಳನ್ನು ನಿರ್ಮಿಸಿದ್ದಾರೆ ಹಾಗೂ ಅದರೊಳಗೆ ತುಂಬಾ ಹಳೆಯ ಒಂದು ಟಜರಿಯ ಇದೆ.

ಹೆಚ್ಚಾಗಿ ವಿಜ್ಞಾ ವಿಜ್ಞಾನಕ್ಕೆ ಸಂಬಂಧಪಟ್ಟರುವಂತಹ ವಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಲ್ಯಾಬ್ ನಲ್ಲಿ ಇರುತ್ತಾರೆ. ಲಾ ಲ್ಯಾಬ್ ನ ಬಗ್ಗೆ ಅವರಿಗೆ ತುಂಬಾನೇ ಅಹ್ ಅರಿವಿರುತ್ತದೆ ಅಂತ ಕೂಡ ಹೇಳಬಹುದು.

ಒಂದು ದೊಡ್ಡ ಕಂಪನಿ ನೀರ್ ನಿರ್ಮಾಣವಾಗಿದೆ ಹಾಗೂ ಅದರ ಸುತ್ತಮುತ್ತಲು ಒಂದು ಒಳ್ಳೆ ಪರಿಸರವನ್ನು ಅಹ್ ನಿರ್ಮಿಸಿಕೊಂಡಿದ್ದಾರೆ. ನೋಡಲು ಸುಂದರವಾಗಿದೆ. ನೋಡಿದರೆ ಮನಸ್ಸನ್ನು ಆಕರ್ಷಿಸುತ್ತದೆ ಹಾಗೂ ಉತ್ತಮ ಒಂದು --

ಈ ಒಂದು ಚಿತ್ರದಲ್ಲಿ ಒಂದು ಗುಂಡಿಯನ್ನು ತೋಡಿದ್ದಾರೆ ಅದರ ಸುತ್ತಲೂ ಕಾಂಪೌಂಡ್ ಆಗೋ ಗೇಟ್ಗಳನ್ನು ನಿಲ್ಲಿಸಿದ್ದಾರೆ ಕಾರಣ ಯಾವುದೇ ಒಂದು ಅನಾಹುತ ಆಗದೆ ಇರಲಿ ಎಂಬ ಕಾರಣ ಆಗಿರಬಹುದು ಏಕೆಂದರೆ --

ಈ ಒಂದು ಚಿತ್ರದಲ್ಲಿ ನಾವು ಈ ಚಿತ್ರದಲ್ಲಿ ಈ ಒಂದು ಚಿತ್ರವನ್ನ ನಾವು ಚರ್ಚಾ ಕೂಟ ಎಂದು ಹೆಸರಿಡಬಹುದು ಏಕೆಂದರೆ ಇಲ್ಲಿ ಯಾವುದಾದರೊಂದು ಸಮಸ್ಯೆ ಇದ್ದರೆ ಅದನ್ನು ಹಲವಾರು ಜನರು ಕುಳಿತುಕೊಂಡು ಇಲ್ಲೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸಿಕೊಳ್ಳಬಹುದು.